ದೊಡ್ಡದ್ದು ಸೇತುವೆ ಇದೆ ವೈಟ್ ಕಲರ್ ದು ಸೇತುವೆ ಎರಡು ಸೇತುವೆ ಇದೆ. ಸೇತುವೆ ಕೆಳಗಡೆ ಜನಗಳೆಲ್ಲ ನಿಂತು ಸ್ನಾನ ಮಾಡ್ತಾ ಇದಾರೆ. ನೀರು ಹರಿತಿದೆ ಆನೆ ನೀರೊಳಗೆ ನಿಂತಿದೆ ಆನೆ ಮೇಲೆ ಒಂದು ವ್ಯಕ್ತಿ ನಿಂತಿದಾನೆ.

ಕ್ಲಾಸ್ ರೂಮಿದೆ ಸ್ಟೂಡೆಂಟ್ಸಗಳೆಲ್ಲ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದಾರೆ ಟೇಬಲ್ ಇದೆ ಟೇಬಲ್ ಮೇಲೆ ಡ್ರಾಯಿಂಗ್ ಶೀಟ್ ಇದೆ ಕೆಲವು ಉಡುಗ್ರು ಡ್ರಾಯಿಂಗ್ ಶೀಟ್ನಾ ಕಟ್ ಮಾಡ್ತಿದಾರೆ ಇನ್ನ್ ಕೆಲವು ಉಡುಗ್ರು ನೋಡ್ತಾಯಿದಾರೆ ಆಗೇನೇ ವಿಂಡೋ ಇದೆ ಸರಲ್ದು.

ಶಾಪ್ ಇದೆ ಶಾಪ್ ಒಳಗಡೆ ಕೆಲವು ವ್ಯಕ್ತಿಗಳು ನಿಂತಿದೆ ಟೇಬಲ್ ಇದೆ ಡ್ರಮ್ ಇದೆ ಹಾಗೇನೇ ಶಾಪ್ ಮುಂದೆ ಒಂದ್ ಚಿಕ್ ಉಡುಗಿ ಹಾಗೆ ಆ ಮೂರ್ ಜನ ಮಕ್ಕಳು ನಿಂತಿದ್ದಾರೆ ಫ್ಯಾನ್ಸಿ ಡ್ರೆಸ್ಸಲ್ಲಿ ನಿಂತ್ತಿದ್ದಾರೆ--

ಹಾಗೇನೇ ಒಂದು ಐದಾರು ಜನ ಏಳು ಜನ ಎಂಟು ಜನ ಕೆಲಸ ಮಾಡ್ತಾಯಿದಾರೆ ಒಬ್ರು ಜಲ್ಲಿ ಕಲ್ಲು ಇಬ್ರು ಎತ್ಕೊಂಡು ಹೋಗ್ತಾರೆ ಒಬ್ರು ನಿಂತ್ಕೊಂಡು ನೋಡ್ತಾ ಇದ್ದಾರೆ.